ಈ ಚಿತ್ರದಲ್ಲಿ ಕಂಡು ಬರುವ ದೃಶ್ಯ ಎಂದರೆ ಇದು ಒಂದು ಸೋಲಾರ್ ಅಂತ ಹೇಳಬಹುದು .ಇಲ್ಲಿ ಹಲವಾರು ಸೋಲಾರ್ ಗಳನ್ನ ಇಡಲಾಗಿದೆ .ಇದು ಸೋಲಾರ್ ಅಂದ್ರೆ ಬಿಸಿಲಿನ ತಾಪಕ್ಕೆ ಕರೆಂಟ್ ಉತ್ಪಾದನೆ ಆಗುತ್ತದೆ.